ಈ ಕಟ್ಟಡಗಳ ಮೇಲೆ ಐ ಸಿ ಐ ಸಿ ಐ ಬ್ಯಾಂಕ್ ಎಂದು ಆಂಗ್ಲ ದಲ್ಲೂ ಮತ್ತು ಕರ್ನಾಟಕ ಬ್ಯಾಂಕ್ ಎಂದು ಕನ್ನಡ ದಲ್ಲೂ ಬರೆಯಲಾಗಿದೆ .

ಈ ಚಿತ್ರದಲ್ಲಿ ನಮಗೆ ಒಂದು ಕಟ್ಟಡವು ಮತ್ತು ಒಂದು ದ್ವಾರ ಬಾಗಿಲಿನ ಚಿತ್ರವೂ ಕಾಣಿಸುತ್ತದೆ .

ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಎಂದು ಕನ್ನಡದಲ್ಲಿ ಹಾಗು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂದು ಕನ್ನಡದಲ್ಲಿ ಬರೆದಿದೆ.